ಇದು ಒಂದು ಮೆಡಿಕಲ್ ಶಾಪ್ ಆಗಿದ್ದುಇಲ್ಲಿ ಹಲವಾರು ಜನರು ತಮಗೆ ಅ ವ್ಯೆದ್ಯರು ಬರೆದುಕೊಟ್ಟಿರುವ ಔಷಧಿಗಳನ್ನು ತೆಗೆದುಕೊಳ್ಳಲು ಬರುತ್ತಾರೆ --

ಇವ್ರುದು ಸುರೇಶ್ ಕಟಿಂಗ್ ಸಲೂನ್ ಇಲ್ಲಿ ಎಲ್ಲಾ ತರಹದ ತಲೆ ಮಸಾಜ್ ಬಾಡಿ ಮಸಾಜ್ ಮತ್ತು ಮ ಫೇಸ್ ವಾಶ್ ಎಲ್ಲವನ್ನು ಸುರೇಶ್ ಅಂಗಡಿಯ ಮಾಲೀಕರು ಮಾಡುತ್ತಾರೆ.